ಬಂಕಲ್ಲಿ ಮೋಸ್ಟ್ಲಿ ಪೆಟ್ರೋಲ್ ಬೆಲೆ ಕಡಿಮೆ ಆಗೈತೆ ಅಂತ ಏನೋ ಗೊತ್ತಾಗಿದೆನೋ ಏನೋ --

ಪೆಟ್ರೋಲ್ ಬಂಕ್ ಇದು ಇಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲಾ ಸಿಗುತ್ತೆ ತುಂಬಾ ವಾಹನಗಳು ನೋಡಿ ಅಲ್ಲೆಲ್ಲ ನಿಂತುಕೊಂಡಿದ್ದಾವೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳಕ್ಕೆ ನಂಗೆ ಫ್ರೀ ಹೇರ್ ಸರ್ವಿಸ್

ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಸಂಗೀತ ಅಂತ ಹೇಳ್ಬಿಟ್ಟು ಅದು ಮೊಬೈಲ್ ಶಾಪ್ ಅದು ವಿವೊ ಅಂತ ವಿವೊ ಕಂಪನಿ ಫೋ ಫೋ ಫೋನ್ ಗಳು ಸಿಗ್ತವೆ .

ಇದು ಸಹ ಒಂದು ಮೊಬೈಲ್ ಶಾಪ್ . ಇಲ್ಲಿ ನೋಡಿ ಕಾಂತನಹಂಗೆ ನಮಗೆ ಯಾವುದೇ ತರಹದ ಫೋನ್ ಆದರೂ ನಾವ್ ತಗೋಬಹುದು. ಯಾವ ಕಂಪನಿ ದಾದರೂ ಫೋನ್ ತಗೋಬಹುದು. ಸುಲಭಕ್ ಅಂತ ಇಎಂಐ ಸಿಲಬ್ಯವಾಗಿರುವಂತ ಇಎಂಐ ಕಂಠನಲ್ಲಿ ನಮಗೆ ಸಿಗ್ತದೆ ಫೋನ್ . ನೀವೆಷ್ಟು ರೇಟ್ ಇಂದ್ ತೊಗೊಂಡ್ರುನು --

ಹಮ್ ಮುಕೇಶ್ ಅಂಬಾನಿ ಅವ್ರ್ದ್ ಇದು ರಿಲಯನ್ಸ್ ಕಂಪೆನಿಯಿಂದ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಎಲ್ಲಾ ಕಡಿಮೆ ರೇಟಲ್ಲಿ ಸಿಗುತ್ತದೆ ಅಂತ ಹೇಳಿ ಬಟ್ಟೆಗೆ ಇವಾಗಿಲ್ಲ ನಿಂತು ಹೋಗಿದೆ ಪೆಟ್ರೋಲ್ ಬಂಕ್ .

ಇದು ಒಂದು ಓಪನ್ ಆಗಿರುವ ಕಾಂಪ್ಲೆಕ್ಸ್ ಅನ್ಸುತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ಸುತ್ತೆ ಎಲ್ಲಾ ತರಹದ ಫ್ಲವರ್ ಡೆಕೋರೇಷನ್ ಅಂಗಡಿನೇ ಇದೆ ಅಲ್ಲಿ ಆಮೇಲೆ ಫೋಟೋ ಸ್ಟುಡಿಯೋ ಇದೆ ಮೆನ್ಸ್ ಸಲೂನ್ ಇದೆ .